ಆಹ್ಹ್ ಎಸ್ಟ್ ಚೆನ್ನಾಗ್ ಎಲ್ಲ ಅಲಂಕಾರ ಮಾಡಿದರೆ. ಹೂವು ಆಗಲಿ ಮತ್ತೆ ಫ್ರುಇಟ್ಸ್ ಆಗಲಿ ಎಲ್ಲ ಎಸ್ಟ್ ಚೆನ್ನಾಗ್ ಇಟ್ಟಿದಾರೆ. ದೇವ್ರನ್ನ ಯಾವಾಗಲು ನಾವ್ ನಂಬತ ಇರ್ಬೇಕು. ನಮ್ಮ್ ಹಾರ್ಡವರ್ಕ್ ನ ಅತರ ನೇ ಮಾಡಿದ್ರೆ ದೇವ್ರು ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ನಮ್ಮಣ್ಣ ಸಕ್ಸಸ್ ಮಾಡ್ತವ್ನೆ.

ಆಹ್ಹ್ ನಾವು ಜಿಮ್ ಗೆ ಡೈಲಿ ಹೋಗ್ಬೇಕು ನಾವು ಹೆಲ್ದಿ ನಾವ್ ಹೆಲ್ದಿ ಯಾಗಿ ಇರ್ಬೇಕು ಫಸ್ಟ್ ನಮ ಬಾಡಿ ಫಿಟ್ನೆಸ್ ಆಗಿ ಇದ್ರೆ ಮೇಂಟೈನ್ ಮಾಡಿದ್ರೆ ನಾವು ಎಷ್ಟೋ ಹೆಲ್ದಿ ಆಗಿ ಇರ್ತೀವಿ ತುಂಬ ದಿನ ಬಡ್ಕೋಕು ಅಗುತ್ತೆ. ನಾವು ಹೆಲ್ದಿ ಆಗಿ ಇರಬೇಕಂದ್ರೆ ಯೋಗ ಮತ್ತೆ ಎಕ್ಸೆಸ್ಸಿಸ್ ಎಲ್ಲನೂ ಮಾಡ್ಬೇಕು.

ತುಂಬ ಸಕ್ಕತಾಗಿದೆ ಅಲಂಕಾರ ಎಲ್ಲ ಚೆನ್ನಾಗ್ ಮಾಡಿದರೆ ಮತ್ತೆ ಮುಂದೆ ಎಲ್ಲ ಬಲೂನ್ಸ್ ಎಲ್ಲಾನು ಹಾಕ್ತಾ ಇದ್ದಾರೆ ಅನ್ಸುತ್ತೆ ಎಷ್ಟು ಸಕ್ಕತಾಗಿದೆ ಮತ್ತೆ ಇಲ್ಲಿ ಹೋಗೋಕೆ ಚೆನ್ನಾಗ್ ಇರುತ್ತೆ.

ಆಯಿಲ್ ಈ ಮೀನ್ ಪೆಟ್ರೋಲ್ ಡೀಸೆಲ್ ಆಯಿಲ್ ಎಲ್ಲಾನು ಸಿಗುತ್ತೆ. ಪೆಟ್ರೋಲ್ ತುಂಬ ಕ್ವಾಲಿಟಿ ಆಗಿ ಇರುತ್ತೆ ಡೀಸೆಲ್ ಮತ್ತೆ ಅದು ಚೆನ್ನಾಗಿ ಇರುತ್ತೆ ಸ್ಪೈಸಸ್ ನು ಚೆನ್ನಾಗಿ ಇರುತ್ತೆ ವರ್ತ್ ಇರ್ತವು ಬಟ್ ಚೆನ್ನಾಗ್ ಮೈಲೇಜ್ ಬರುತ್ತೆ.

ನಮಗೆ ಹುಂಬಾ ರೆಸ್ಪೆಕ್ಟ್ ಕೊಡಿ ಒಂಚೂರು.